ಈ ಚಿತ್ರದಲ್ಲಿ ಎರಡು ಸೋಫಾ ಗಳನ್ನು ನೋಡಬಹುದಾಗಿದೆ ಹಲವಾರು ಹೂಗಳಿಂದ ಅಲಂಕಾರ ಮಾಡಿರುವಂತಹ ವೇದಿಕೆಯನ್ನು ನೋಡಬಹುದಾಗಿದೆ.

ಚಿಕ್ಕ ಚಿಕ್ಕ ಪ್ಲಾಂಟ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.